ಈ ಶ್ರೀ ಸಿದ್ದೇಶ್ವರ್ ಎಂಬ ವ್ಯಕ್ತಿಯವರ ಜನರಲ್ ಸ್ಟೋರ್ ಹಾಗೂ ಸಾರಿ ಸೆಂಟರ್ .

ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ ಹೆಣ್ಣು ಮಕ್ಕಳು ನರ್ತ ಮಾಡುತ್ತಿರುವುದು ಕಾಣಿಸುತ್ತದೆ.

ಹಾಗೆ ಮತ್ತೆ ಇಲ್ಲಿ ಹೆಣ್ಣುಮಕ್ಕಳು ತಲೆಯ ಮೇಲೆ ಕೊಡವನ್ನಿಟ್ಟುಕೊಂಡು ನೃತ್ಯ ಮಾಡುತ್ತಿರುವುದು ಕಾಣಿಸು ಹಾಗು ಕಾಣಿಸುತ್ತಿದೆ.

ಮಕ್ಕಳ ಚಿಕ್ಕ ಮಕ್ಕಳಿಗಾಗಿ ಬಿಡಿಸಿರುವ ಚಿತ್ರ ಕೂಡ ಕಾಣಿಸುತ್ತಿದೆ ಏನೆಂದರೆ ಚಿಕ್ಕ ಮಕ್ಕಳಿಗಷ್ಟೇ ಆಟ ಆಡುವ ವಸ್ತುಗಳಾಗಿರಬಹುದು--

ಟಾನಿಕ್ ಆಗಿರಬಹುದು ಇನ್ನಿತರ ವಸ್ತುಗಳಾಗಿರಬಹುದು ಅವರು ತೆಗೆದುಕೊಳ್ಳುತಿರುವುದು ಕೂಡ ಕಾಣಿಸುತ್ತಿದೆ.

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಇದು ಒಂದು ಐಸ್ ಕ್ರೀಂ ಅಥವಾ ಜ್ಯೂಸ್ ಸೆಂಟರ್ ಎಂದೇ ತೊ ಹೇಳಬಹುದು.

ಆ ಫಂಕ್ಷನ್ ಹಾಲಿನಲ್ಲಿ ಡೆಕೋರೇಷನ್ ಮಾಡಿದ್ದು ಕಾಣಿಸುತ್ತದೆ ಹಾಗೆ ಒಬ್ಬ ವ್ಯಕ್ತಿಯು--

ಪಕ್ಕೇಶ್ ಬಿರಿಯಾನಿ ಹೋಟೆಲ್ ಇದೆ ಈ ಬಿರಿಯಾನಿ ಹೋಟೆಲ್ ನಲ್ಲಿ ಒಬ್ಬ ವ್ಯಕ್ತಿ ಅಡುಗೆ ಮಾಡುತ್ತಿದ್ದಾರೆ ಮತ್ತು ಒಬ್ಬ ವ್ಯಕ್ತಿಯು ಇಲ್ಲಿ ನಿಂತಿದ್ದಾ--

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಈ ಚಿತ್ರದಲ್ಲಿ ಒಂದು ಬಾರಿದೆ ಈ ಬಾರಿನಲ್ಲಿ ಒಬ್ಬ ವ್ಯಕ್ತಿ ಮಾಸ್ಕನ್ನು ಹಾಕಿಕೊಂಡು--

ಬಾರಿಗೆ ಬಂದಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿದ್ದಾರೆ.

ಒಂದು ಗೇಟ್ ಕೂಡ ಕಾಣಿಸುತ್ತಿದೆ ಆ ಗೇಟ್ ತೆಗಿರಿ ತೆಗೆದಿದ್ದುದ್ದು ಕೂಡ ಕಾಣಿಸುತ್ತದೆ ಎಂದು ತೋರಿಸಿದ್ದಾರೆ.

ಇದು ಕೋಟೆಯ ಹಿಂದಿನ ಭಾಗ ಕೋಟೆ ಅಥವಾ ಕಿಲ ಎಂದೇ ಹೇಳಬಹುದು.

ಇಲ್ಲಿ ಒಂದು ಅದರ ಬ ಭಾಜುದಲ್ಲಿ ಒಂದು ದೊಡ್ಡದಾದ ಮನೆ ಕೂಡ ಕಾಣಿಸುತ್ತದೆ ಹಾಗೆ ಇಲ್ಲಿ ಒಂದು ಸಿಂಟೆಕ್ಸ ಕೂಡ ಕಾಣಿಸು --

ಈ ಚಿತ್ರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಪಾರ್ವತಿ ಎಂಬ ವ್ಯಕ್ತಿಯವರ ಒಂದು ಪ್ಲೇ ಹೋಮ್ ಇದೆ.

ವ್ಯಕ್ತಿಗಳಿಗೆ ಗೋಬಿ ತಿನ್ನಲು ಅಥವಾ ಕುಡಿಯಲು ಬೇಕಾಗುವ ಕೂತಿಕೊಳ್ಳಲು ಸೋಫಾ ಸೀಟ್ ಕೂಡ ಹಾಕಿರುವುದು ಕಾಣಿಸುತ್ತದೆ ಹಾಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಕಾಣಿಸುತ್ತಿದ್ದಾರೆ.

ಹಾಗೆ ಒಂದು ಬಲ್ಪ್ ಕೂಡ ಕಾಣಿಸುತ್ತದೆ.

ಅ ಖರೀದಿ ಮಾಡುತ್ತಿರುವುದು ಕೂಡ ಕಾಣಿಸುತ್ತದೆ ಇಲ್ಲಿ ಒಟ್ಟಾರೆ ಹೇಳ್ಬೇಕಾದರೆ ಇಲ್ಲಿ ಪರಿಚಯ್ ಮಾಡಿಸುವುದು--

ದೊಡ್ಡದಾದ ಒಂದು ಮರ ಕೂಡ ಕಾಣಿಸುತ್ತದೆ.

ಚಿತ್ರದ ಬಗ್ಗೆ ಹೇಳಬೇಕಾದರೆ ಇಲ್ಲಿ ಅಂ--